ಇಲ್ಲಿ ಒಂದು ರಸ್ತೆ ಕಾಣಸ್ತಿದೆ ರಸ್ತೆ ಪಕ್ಕದಲ್ಲಿ ಒಂದು ಹೋಟೆಲ್ ಅನ್ ನೋಡಬಹುದು .ಮತ್ತೆ ಇಲ್ಲಿ ಹೋಟೆಲ್ ಅಭಿರುಚಿ ಅಂತ ಬರೆದಿದ್ದರೆ ಹಾಗೆ ಒಂದು ಪಾತ್ರೆ ಕೂಡ ಇದೆ .

ಸುತ್ತ ದೊಡ್ಡ ದೊಡ್ಡ ಮರಗಳನ್ನು ಕೂಡ ನೋಡಬಹುದು. ಹಿಂದೆ ಕೆಲಾವು ಜನ ಕ್ರಿಕೆಟ್ ಕೂಡ ಆಡ್ತಾ ಇದಾರೆ . ಹಾಗೆ ಹುಲ್ಲನ ಕೂಡ ಬೆಳ್ಸಿದರೆ ಹಾಗೆ ಕತ್ಲೆ ಕೂಡ ಆಗಿದೆ .